ಸ್ಮಾರ್ಟ್ ಬೋರ್ಡ್ ಮತ್ತೆ ಅಲ್ಲಿ ಇರುವಂತಹ ಎ_ ಸಿ ಕೂಡ ನಾವು ಇಲ್ ನೋಡಬೋದು ಎಷ್ಟು ಚನ್ನಾಗಿ ಮೇಂಟೈನ್ ಮಾಡಿದಾರೆ ಇಂಫ್ರಾಸ್ಟ್ರುಕ್ಚರ್ ಅಂತ ಇದ್ರಿಂದಾನೆ ಗೊತ್ತಾಗತ್ತೆ.

ಇಲ್ಲಿ ಒಂದು ಕ್ಲಾಸ್ ರೂಮ್ ಕಾಣಿಸ್ತಾ ಇದೆ ಒಂದು ಕಿಟಕಿ ಕೂಡ ಕಾಣಿಸ್ತಾ ಇದೆ. ಒಂದು ಬ್ಲಾಕ್ ಬೋರ್ಡ್ ಇಟ್ಟಿದ್ದಾರೆ ಈ ಬ್ಲಾಕ್ ಬೋರ್ಡ್ ಅಲ್ಲಿ ಇಲ್ಲಿ ಟ್ವೆಲತಾ ಕಾಮರ್ಸ್ ಅಂತ ಬರೆದಿದ್ದಾರೆ ಮತ್ತೆ ಇಲ್ಲಿ ಗ್ರೀನ್ ಕಲರ್ ಒಂದು--

ಇಲ್ಲಿ ಒಂದು ಕಾರ್ ಇದೆ ಕಾರಿನ ಮುಂಭಾಗ ಪಾರ್ಟ್ಸನ್ನು ಬಿಚ್ಚಿದ್ದಾರೆ ಎಲ್ಲಾ ಮೋಟರ್ಗಳೆಲ್ಲ ಕಾಣಿಸ್ತಿದವೆ ಕಾರದು ಮತ್ತೆ ಇಲ್ಲೊಂದು ಗ್ಯಾರೇಜ್ ಕಾಣಿಸ್ತಾ ಇದೆ .ಹಿಂದ್ಗಡೆ ಗೇಟ್ ಇದೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಇಲ್ಲಿ ಗ್ಯಾಸ್ ಗಳನ್ನೆಲ್ಲ

ಇಟ್ಟಿದ್ದಾರೆ ಸೈಡಲ್ಲಿ ದೊಡ್ಡ ಗ್ಯಾಸ್ ಇದೆ ಚಿಕ್ಕ ಸಿಲಿಂಡರ್ ಗಳು ಇದ್ದಾವೆ.

ಮೂರು ಬೈಕ್ ಗಳು ಒಂದೊಂದು ಕಲರ್ ಇದೆ ಬ್ಲಾಕ್ ರೆಡ್ ಮತ್ತೆ ಬ್ಲಾಕ್ ಕಾಣಿಸ್ತಾ ಇದೆ.

ಒಂದು ಪ್ಲೇಟ್ ಇದೆ ಒಂದು ಪ್ಲೇಟ್ ಅಲ್ಲಿ ಮೀನುಗಳೆಲ್ಲ ಇಟ್ಟಿದ್ದಾರೆ. ಮೀನುಗಳಿಗೆ ಮೀಸೆಗಳೆಲ್ಲ ಬೆಳೆದಿದೆ ನಾಲ್ಕೈದು ಹಸಿರು ಕಲರ್ ಆಗಿರೋ ಮೀನುಗಳಿವೆ ಇಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟಿದ್ದಾರೆ.

ಟೈಯರ್ ವೈಯರ್ ಗಳು ಮತ್ತೆ ಮರದ್ದು ಗಿಡಗಳೆಲ್ಲ ಇಲ್ಲಿ ಕೆಳಗಡೆ ಕಾಣಿಸ್ತಇದೆ.